ಆಡ್ತಾರ ಯಾವದೇ ಆಟಗಳ ಆಗಿರ್ಬಹುದು ತನ್ನ ಕುಶಿಯಲ್ಲೇ ಅವರ ಆಟ ಅಂತ ತಿಳ್ಕೊಂತಾರ.

ಇದು ದವಾ ಖಾನೆ ಸಾರ್ವಜನೆ ಸಾರ್ವಜನಿಕರವಾಗಿ ತೋರಿಸುವಂಥ ಸ್ಥಳ ಆಗಿರ್ತದ ಇದನ್ನ ಅಹ್ ಜ್ವರ ಬಂದ್ರ ಆಗಿರ್ಬಹುದು ನೆಗಡಿ ಬಂದ್ರ ಆಗಿರ್ಬಹುದು--

ಅದನ್ನೇ ನೀವು ನೋಡಬನ್ನಿ ನನ್ ಸುತ್ತ ನಾವು ನೋಡಿ ಬಂದಿವಿ.

ಇದೆಲ್ಲಾ ಸುಂದರವಾದ ಕಾಲೇಜ ವಳಗ್ ಇರಬಹುದು ಸ್ ಸ್ಪಾ ಸ್ಕೂಲ್ ಗಲ್ಲಲ್ಲಿ ಇರಬಹುದು --

ಆಹ್ಹ್ ಬಡವರಿಗೆ ಆಗಿರ್ಬಹುದು ಶ್ರೀಮಂತರೇ ಇರ್ಬಹುದು ಹಂಚಿಕೊಳ್ಳುವಂಥ ಅಂಥವರಾಗಿ ನೀವು.

ಕೈ ಒಳಗ ಬೂಮಿಯನ್ನ ಹಿಡ್ದಂಗದೈತೆ ಅದನ್ನ ಸರಿಯಾಗಿ ಕನ್ಸಾಕತ್ತಿಲ್ಲ ಅದ್ರ ಮ್ಯಾಗ --

ಸೈಕಲ್ ಮಟ್ಟ ಆಗಿರ್ಬಹುದು ಬಸ್ ಆಗಿರ್ಬಹುದು ಇಂತದ ಸೈಕಲ್ ಮಟ್ಟ ಹೊಡೆಯಕ ಚೆನ್ನಾಗ್ ಕಾಣಿಸ್ತದ.

ಆಹ್ಹ್ ದಸರಾ ಟೈಮ್ ನಲ್ಲಿ ಬರ್ತಕ್ಕಂಥ ಲೈಟ್ ಗಳು ಆಗಿರ್ಬಹುದು ಡೆಕೋರೇಷನ್ ಆವಾಗೆ ಕಾಣಬಹುದು ನಾವು.

ವ್ಯಾಯಾಮವನ್ನು ಮಾಡಬಹುದು ಆದ್ರೆ ದಿನ ವಾ ಯಾ ಯೋಗಾಸನವನ್ನು ಮಾಡಬಹುದು.

ಪ್ರತ್ಯೊಂದು ಆಗಸ್ಟ್ ಹದಿನೈದು ಆಗಿರ್ಬಹುದು ಜನವರಿ ಇಪ್ಪತೈದು ಆಗಿರ್ಬಹುದು ನಾವು ಆಚರಿಸಕ್ಕಂಥ--

ಇದು ಮುಸ್ಲಿಂ ದೇವ್ರು ಆಗಿರ್ತದೆ ಇದನ್ನ ಮುಸ್ಲಿಂ ದೇವ್ರು--

ಹೇಳ್ಥಿವಿ ಅದನ್ನ ನಂಬ್ತೀವಿ ನಾವು ನಂಬುವಂಥ ಸ್ಥಳಗಳನ್ನು ನಾವು ಹೋಗತೀವಿ ದಿನಾಲೂ.

ಅದನ್ನ ಮ ಮುಸ್ಲಿಮರು ಒಂದೇ ದೇವರು ಅಂತ ಹೇಳಿ ಪಾಲಿಸ್ತಾರ ಅವ್ರು ಅದನ್ನ.

ಊಟ ಮಾತ್ರ ಮಾಡಾಕ್ ವಲ್ಲೆ ಅನ್ಸಾಕತದ. ತುಂಬಾ ಚೆನ್ನಾಗ್ ಐತಿ.

ನಾವು ದುಕ್ಕಗಳನ್ನ ಮರೀಬೇಕಾಗ್ತಾದ ದುಕ್ಕಗಳನ್ ಮರೆತರ ನಾವು ಎಲ್ಲಾನು --

ಓದ್ಬಹುದು ಬರೀಬಹುದು ಕಾಣಬಹುದು ಚೆನ್ನಾಗಿರುವಂಥ ಸ್ಥಳ --

ನಮ್ ಮನೆ ಹೊರಗ್ ಗೇಟ್ ಇರ್ತದ ಅದನ್ನ ಕಿಟಕಿಗಳನ್ನ ನಾವ್ ಬಳಸ್ತಿವಿ ಅದನ್ನ ಯೇನ --

ಅದು ತುಂಬಾ ಚೆನ್ನಾಗಿ ರಸ್ತೆಗಳಲ್ಲಿ ಆಗಿರಬಹುದು ಗಾಳಿಗಳಿಂದ ಬಾರೋಕ್ ಆಗಿರ್ಬಹುದು ಬೇಸಿಗೆಗಳಲ್ಲಿ ಗಾಲಿಗಳನ್ನು ಉಪಯೋಗಿಸ್ತಿವಿ ನಾವು.